ಆಮೇಲೆ ನೋಡಬಹುದು ಇದು ರೋಡು ಇದರಲ್ಲಿ ಒಂದು ಬೈಕ್ ಬರ್ತಿರೋದು ಕಾರ್ ಬರ್ತಿರೋದನ್ನ ನಾವಿಲ್ಲಿ ನೋಡ್ತಾ ಇರ್ಬೋದು ಹಾಗೆ ಸೈಡ್ ಅಲ್ಲಿ ಒಂದು ಬ್ಲಾಕ್ ಕಲರ್ ಅಲ್ಲಿ ಏನೋ ಮುಚ್ಚಿರೋದನ್ನ ಸಹ ನಾವಿಲ್ಲಿ ನೋಡಬಹುದು --

'' ನಾವ್ ಇಲ್ಲಿ ನೋಡಬಹುದು ಯಾವರೀತಿ ಒಂದು ಸ್ನೇಹ ಮೆನ್ಸ್ ಸಲೂನ್ ನೋಡ್ತಿರಬಹುದು . ಅದರ ಆಚೆಗಡೆ ಯಾವರೀತಿ ಹೊರಗಡೆ ಯಾವರೀತಿ ಲೈಟಿಯಿಂಗ್ಸ್ ಎಲ್ಲ ಹಾಕಿದರೆ ಅಂತ ಕೂಡಾ ನೋಡಬಹುದು. ''

ಹೋಟೆಲ್ಸ್ ಇರೋದನ್ನಕೂಡ ನಾವಿಲ್ಲಿ ನೋಡ್ತಿರಬಹುದು ಒಂತರ ನೋಡ್ತಿರಬಹುದು ಒಂದು ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ ಯಾರ್ದಾದ್ರೂ ಪಕ್ಕದಲ್ಲಿ ಒಂದು ಸೂಟ್ಕೇಸ್ ತರ ಇದ್ನ ಕೂಡ ನೋಡ್ತಿರಬಹುದು

ಜನ ಇಲ್ಲಿ ನೋಡ್ತಿರಬಹುದು ಯಾವ ರೀತಿ ಒಂದು ಯಾವ ರೀತಿ ಬುಕ್ ಸ್ಟೋರ್ ಅಲ್ಲಿ ಯಾವ ರೀತಿ ಬುಕ್ಸನ ಇಟ್ಟಿದ್ದಾರೆ ಇಲ್ಲಿ ನೋಡ್ತಇರಬಹುದು ಬುಕ್ಸಗೋಸ್ಕರ ಸಾಲಾಗಿ ಎಷ್ಟೊಂದು ಜನ ನಿಂತಿದ್ದಾರೆ ಅಂತ ನಾವು ನೋಡಬಹದು.

ಸೊ ನಾವಿಲ್ಲಿ ನೋಡ್ತಿರಬಹುದು ಯಾವ ರೀತಿ ಒಂದು ನಾವಿಲ್ಲಿ ನೋಡ್ತಾಇರಬಹುದು ಇದು ಶ್ರೀ ಸ್ವಾಮಿಯ ದೇವಸ್ಥಾನ ಅಂತ ಯಾವ ರೀತಿ ಹಾಕಿದ್ದಾರೆ ಅಂತ--

ಬೆಳ್ಳಿ ರಥ ಅಂತ ಯಾವ ರೀತಿ ಇದರಲ್ಲಿ ಹಾಕಿದರೆ ಅಂತ ನೋಡಬಹುದು. ಇಲ್ಲಿ ಒಂದು ಬೆಳ್ಳಿ ರಥ ಅದರ ಒಳಗಡೆ ಯಾವ ರೀತಿ ಇದೆ ಅಂತ ಒಂಥರಾ ಪ್ರೊಟೆಕ್ಷನಗೋಸ್ಕರ ಹೊರಗಡೆ ಒಂದು ದೊಡ್ಡ ಗೇಟ್ ಹಾಕಿರೋದನ್ನ ಕೂಡ ನಾವಿಲ್ಲಿ ನೋಡ್ತಿರಬಹುದು.